ಈ ಚಿತ್ರದಲ್ಲಿ ನಮಗೆ ಹಲವಾರು ಜನರು ಆಟದ ಮೈದಾನದ ಹೊರಾಂಗಣದಲ್ಲಿ ಕುಳಿತುಕೊಂಡಿರುವುದು ಕಾಣಬಹುದು.

ಈ ಚಿತ್ರವು ಒಂದು ಹಳದಿ ಬಣ್ಣದ ಸ್ಲೈಡ್ ಜಾರು ಆಡಿ ಕಾಣುತ್ತಿದೆ.

ಈ ಚಿತ್ರದಲ್ಲಿ ಗ್ರಾಹಕರು ತಮಗೆ ಬೇಕಾದ ವಸ್ತುಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ.

ಕೊನೆಯಲ್ಲಿ ಮೇಜು ಕುರ್ಚಿ ಹಾಗೂ ದೊಡ್ಡ ಕಿಟಕಿ ಸಹ ಇದೆ.

ಈ ಚಿತ್ರದಲ್ಲಿ ಮೂರು ನಾಲಕ್ಕು ಅಂಗಡಿಗಳು ಕಾಣುತ್ತಿವೆ.

ಈ ಚಿತ್ರಣವು ಒಂದು ಮಸೀದಿಯ ಚಿತ್ರಣವಾಗಿದ್ದು ಈ.

ಚಿತ್ರಣದಲ್ಲಿ ಚೌಕಾಕಾರವಾದ ಬಾಕ್ಸ್ ಗಳು ಇದ್ದಾವೆ.

ಚಿತ್ರದಲ್ಲಿ ಒಂದು ತರಗತಿ ಕೊಠಡಿ ಕಾಣಿಸುತ್ತದೆ.

ಚಿತ್ರವು ಒಂದು ಗ್ರಂಥಾಲಯದ ಒಳ ಬಾಂಗಣದ ಚಿತ್ರಣವಾಗಿದ್ದು--

ಈ ಚಿತ್ರಣ್ಣದಲ್ಲಿ ನಮಗೆ ಹಲವಾರು ಬಸ್ ಸಂಚಾರ ಆಗುತ್ತಿರುವುದು ಕಾಣಬಹುದು.